ಇದು ಒಂದು ದೇವಸ್ಥಾನ ಪಕ್ಕದಲ್ಲಿರುವ ಸಭಾಂಗಣದ ಜಾಗವಾಗಿದೆ.

ಆ ಬಸ್ಸು ಗಳು ಕೆಂಪು ಬಿಳಿ ಹಸಿರು ಬಣ್ಣದಲ್ಲಿವೆ ಇಲ್ಲಿ ಮಳೆಯೂ ಆಗಿದೆ ಮಳೆಯ ನೀರು ನಿಂತು ಕೊಂಡಿದೆ.

ಒಂದು ಹೂವಿನ ಪಾಟ್ ಕೂಡ ಇದೆ.

ಇದು ಒಂದು ದೊಡ್ಡದಾದ ಬೆಟ್ಟವು ಆಗಿದೆ.

ಮತ್ತು ಪೇಮೆಂಟ್ ಡೆಸ್ಕ್ ಅಂತ ಪಲಕವನ್ನು ಹಾಕಿದ್ದಾರೆ.

ಇಲ್ಲಿ ಒಂದು ಕ್ರಿಶ್ಚಿಯನ್ ಧರ್ಮದ ಶಾಲೆ ಇದೆ ಆ ಶಾಲೆಯಲ್ಲಿ ಕೆಲವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೆಲವು ಹೆಣಕೆಯ ತರದ ಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ.

ಆ ಶಾಲೆಯನ್ನು ಬಿಳಿ ಕೆಂಪು ನೇರಳೆ ಬಣ್ಣಗಳಿಂದ ಬಣ್ಣವನ್ನು ಮಾಡಿದ್ದಾರೆ.

ಶಾಲೆಗೆ ಕಿಟಕಿಗಳಿವೆ ಮತ್ತು ಚೇರ್ಗಳನ್ನು ಇಟ್ಟಿದ್ದಾರೆ.

ಇಲ್ಲಿ ಒಂದು ಹುಡುಗನು ಕೈಯಲ್ಲಿ ಕಪ್ಪು ಬಣ್ಣದ ಪೈಪ್ ಅನ್ನು ಹಿಡಿದುಕೊಂಡು ಮನೆಯ ಮುಂದಿನ ಹೂದೋಟಕ್ಕೆ ನೀರನ್ನು ಒಡೆಯುತ್ತಿದ್ದಾನೆ.

ಅವನು ಕಪ್ಪು ಬಣ್ಣದ ಚಪ್ಪಲಿಯನ್ನು ಹಾಕಿಕೊಂಡಿದ್ದಾನೆ.